ಸ್ಕ್ರೀನ್ ಒನ್ ಅಂದ್ರೆ ಅದು ತುಂಬಾ ಬ್ರಾಂಡೆಡ್ ಇರುತೈತಿ ಸ್ಕ್ರೀನ್ ಅದು ಮಸ್ತ ಕಾಣ್ತೈತಿ ಸ್ಕ್ರೀನಲ್ಲೇ ಕಾಂಬೋ ಅದು ನೂಡಲ್ಸ್ ಇದ್ದವು ಸ್ನಾಕ್ಸ್ ಅದವು ಯಾವೋ ಒಬಾವ್ --

ಇದು ಯಾವುದೊ ಒಂದು ಮಸೀದಿ ಇದಾಗ್ಗೆ ಅಯ್ತಿ ಹಳೆ ಕಾಳದ.

ಇದು ಮಸೀದಿ ಬೆಳಿಗ್ಗೆ ಹನ್ನೊಂದು ಗಂಟೆ ಆಗಿರಬೇಕು ಬಿಸಿಲು ಎಲ್ಲಾ ಫುಲ್ಲು ಗ್ರೀನೀ ಗ್ರೀನೀ ಐತಿ ಎಲ್ಲಾ ಓಪನ್ ಅದು ಮಾಡ್ಯಾರು.

ಇದ ಗುಡ್ಡ ಐತಿ ಮೋಡ್ಗಳು ಇದವು. ಮೋಡಗಳಲ್ಲಿ ಗುಡ್ಡಕ್ಕೆ ಬೀಳತಾವು. ಬಡಯತಾವು ಏನು ಚೆನ್ನ ಕಾಣತೈತಿ ಸಿಸ್ಟಮ್ಯಾಟಿಕ್ ಕಾಣತೈತಿ.

ಆ ನೋಡಾಕಿ ಚಂದ ಕಾಣಿಸ್ತಾಯ್ದೆ ಸಿಸ್ಟಮಟ್ಟಿಗೆ ಕಾಣಕತೈತಿ ಒಂದು ಊರಿಂದ ನೋಡಿದ್ರೆ ಗುಡ್ಡಗಳು ಚೆನ್ನಾಗಿ ಕಾಣ್ತಾವೋ ಅಲ್ಲಿ ಹೋಗಿ ಕುಂತರೆ ಒಂತರ ಫೀಲ್--

ಮುಳ್ಳು ಬಟ್ಟೆಗಳು ಇದಾವು ಮೋಡ ಅಯ್ತಿ ಬಿಸಿಲು ಫುಲ್ ಅಯ್ತಿ ದೂರದಿಂದ ಒಂದು ಗುಡ್ಡ ಅಯ್ತಿ ಸಣ್ಣದು ಅದಟ ಮುಂದೆ ಮತ್ತೊಂದ ಸಣ್ಣ ದು ನೋಡಕ್ ಒಂತರ ಹಂದ ಕಣ್ಣಕಣತತೈತಿ ಫೀಲ್ ಬರತೇತಿ.

ಹನುಮಾನ್ ಬುಕ್ ಡಿಪೋಟ್ ಇದು ಸೇಮಾ ಸ್ಟೇಷನರಿ ಬುಕ್ಸ್ಟೇ ಷನರಿ ಐತಿ ಯಾರು ಇಬ್ಬರೂ ಹುಡುಗುರ ಮಾಸ್ಕ ಹಾಕೊಂದಾರು ಒಬ್ಬ ಮೊಬೈಲ್ ಯೂಸ್ ಮಾಡಕತ್ತಾನು.